ತುಂಬಾ ಜನರು ಪ್ರವಾಸಿ ತಾಣವನ್ನು ನೋಡಲು ಬರುತ್ತಾರೆ.

ಹಾಗು ಇದರಲ್ಲಿ ನಾವು ಹಲವಾರು ಆಚರಣೆಗಳನ್ನು ನಾವು ಸಹ ನೋಡಬಹುದ್ದಾಗಿದೆ.

ಇದು ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತದೆ ಹಾಗು ಇದು ತುಂಬಾ--

ಕ್ಯಾರೆಟ್ ಬದನೇಕಾಯಿ ಅಹ್ ಕ್ಯಾಪ್ಸಿಕಮ್ ಸೌತೆಕಾಯಿ ಮೆಣಸು ಹಾಗು ಹಾಗಲಕಾಯಿ --

ಆಹ್ಹ್ ಹಾಗು ಹಲವಾರು ಮಸಾಲೆಗಳನ್ನು ಅದಕ್ಕೆ ಯೂಸ್ ಮಾಡುತ್ತಾರೆ.

ಅವು ಸಹಾಯಕವಾಗಿದೆ ಎಂದು ನಮಗೆ ತಿಳಿದು ಬಂದಿದೆ.

ಅಹ್ ಅದು ಗಗ್ರಾಹಕರಿಗೆ ಅದು ತುಂಬಾ ಕಾನ್ವಿನಿಯೆಂಟ್ ಆಗಿರುತ್ತೆ ಇದು ಮೋಸ್ಟ್ಲಿ ಆಫೀಸ್ ಅಥವಾ ಮಾಲ್ ಅಲ್ಲಿ ಇರಬಹುದು.

ಆಹ್ಹ್ ಇದು ಮಂಗಳೂರೇ ಕಡೆ ತುಂಬಾ ಸಹಜ ಆಗಿರುತ್ತೆ ಕೆಲವು ಕಡೆ ಅಮೌಂಟ್ ಇರುತ್ತೆ ಕೆಲವು ಕಡೆ ಸುಮ್ನೆ ಎಂಜೋಯ್ಮೆಂಟ್ ಗೆ ಅಂತ ಇರುತ್ತೆ.

ಇದೆಲ್ಲ ನೋಡ್ತಿದ್ರೆ ನಮ್ ಕಾಲೇಜ್ ಡೇಸ್ ನಮಗೆ ನೆನ್ಪ್ ಆಗುತ್ತೆ.

ಆಹ್ಹ್ ಇದು ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಿರಲ್ಲ-

ಇಲ್ಲಿ ಪಿ.ಪಿ.ಟಿ ಅಥವಾ ವೈಟ್ ಬೋರ್ಡ್ ಇದೆ.

ಅಹ್ ಇದು ಕಾಲೇಜು ಅಲ್ಲಿ ಆಗುತ್ತೆ ಫ್ಯಾನ್ಸಿ ಡ್ರೆಸ್ ಅಥವಾ ಫ್ಯಾನ್ಸಿ ಡ್ರೆಸ್ ಪ್ರಾಬ್ಲೆಮ್ ಆದ್ರೆ ಮದ್ವೆ ಆದ್ರೆ ಮೋಸ್ಟ್ಲಿ ಕ್ರಿಸ್ಟಿಯಾನ್ಸ್ ಅನ್ಸುತ್ತೆ.

ಆಮೇಲ್ ದೊಡ್ಡೋರ್ ಒಬ್ರು ಹೋಗತಿದ್ದರೆ ಒಬ್ಬರು ಸುಮ್ನೆ ನಿಂತಿದ್ದಾರೆ ಅವ್ರ್ನ ಕರೀತಾ .

ಇದು ಯಾವ್ದೋ ಬಟ್ಟೆ ಅಂಗಡಿ ಅಂತ ಕಾಣುತ್ತೆ.

ಅವು ತುಂಬಾ ಕಮ್ಮಿ ಪ್ರೈಸ್ ಗೆ ಇರಬಹುದು. ಬಟ್ ಇದು ಜೆಂಟ್ಸ್ ದೇ ಅನ್ಸುತ್ತೆ. ಈದ್ ಜೆಂಟ್ಸ್ --